ಇಲ್ಲೊಂದು ಬಿಲ್ಡಿಂಗ್ ಇದೆ ಗ್ರೀನ್ ಅಂಡ್ ವೈಟ್ ಕಲರ್ ಬೋರ್ಡ್ ಇದೆ ಕೆಳಗಡೆ ಒಂದು ಬಾಗಿಲು ಇದೆ ಅದು ಅರ್ಧ ತೆಗೆದಿದೆ

ಊರೊಳಗೆರೆ ಒಂದು ವೈಟ್ ಕಲರ್ ದೊಂದು ಏನು ಇದೆ ಮರ ಇದೆ ಕತ್ತಲೆ ಇದೆ ಇಲ್ಲಿ ಮಾತ್ರ ಲೈಟ್ ಆನ್ ಆಗಿದೆ ಆದ್ರೂ ಮೇಲೆಲ್ಲ ಜನ ಕೂತಿದ್ದಾರೆ ಅಡ್ಡ ಅಡ್ಡ ರಾಟಿ ತರ ಇದೆ

ಇಲ್ಲಿ ಕಲ್ಲು ಇದೆ ಅದನ್ನು ಕೆತ್ತಿದ್ದಾರೆ ಅದು ಬಾಗಿಲು ಇದೆ.